ಇದು ಒಂದು ಟ್ಯಾಕ್ಟರಿ ಟಯರ --

ಮತ್ತು ಅವರ ಮಿಡಲ್ ಒಂದು ವೈಟ್ --

ಇಲ್ಲಿ ಒಂದು ಬ್ಲೂ ಬಾಟಲ್ ಇದೆ ಮತ್ತೆ ಒಂದು ಕಿಟಕಿ ಇದೆ ಮತ್ತೆ ಒಂದು ಮಷಿನ್ ಇದೆ.

ಮತ್ತೆ ಒಂದು ಮ್ಯಾಟ್ ಇದೆ ಅದು ರೆಡ್ ಕಲರ್ ಆಗಿದೆ.

ಹಿಂದಿನ ಗಾಲಿಗೆ ವೈಟ್ ಬಣ್ಣವನ್ನು ಹಚ್ಚಿದ್ದಾರೆ ಮತ್ತೆ ಇದರ ಪಕ್ಕದಲ್ಲಿ ಮತ್ತೊಬ್ಬ ಮತ್ತೊಂದು ಟ್ಯಾಕ್ಟರಿ ಇದೆ ಇದರಲ್ಲಿ ಮತ್ತೊಬ್ಬ ವ್ಯಕ್ತಿಯು ಕುಳಿತಿದ್ದಾನೆ.

ಇಲ್ಲಿ ಒಂದು ಟಿ_ವಿ ಪುಟ್ಟಿ ಇದೆ ಮತ್ತೆ ಒಂದು ಕಬೋರ್ಡಿನಲ್ಲಿ--

ಒಂದರ ಮೇಲೆ ಒಂದು ಅಂತೆ ಮ್ಯಾಟ್ ಗಳನ್ನು ಇಟ್ಟಿದ್ದಾರೆ.

ಇಲ್ಲಿ ಒಂದು ಬಿಲ್ಡಿಂಗ್ ನ ಕಾರಿಡಾರ್ ಇದೆ ಅದರಲ್ಲಿ ವೈಟ್ ಲೈಟ್ಸ್ ಗಳನ್ನು ಸಾಲಗಿ ಹಾಕಿದ್ದರೆ.

ಇಲ್ಲಿ ಎರಡು ಲಿಪ್ಸ್ ಗಳು ಇದಾವೆ.

ಈ ಬೋರ್ಡ್ ಮೇಲೆ ಟ್ರೈನೀಸ್ ಎನ್_ಸಿ_ಸಿ ಗ್ರೂಪ್ ಮೈಸೂರ್ ಎಂಬ--

ಮತ್ತೆ ಮರದ ಮುಂದುಗಡೆ ಎರಡು ವೈಟ್ --

ರಣರಣ ಹಾಕಿದ್ದಾರೆ ಅದರ ಮುಂದುಗಡೆ ಹಲವಾರು--

ಇಲ್ಲಿ ವೈಟ್ ಸ್ಪೆಟ್ ಮತ್ತೆ ಬ್ಲೂ ಬ್ಲಾಕ್ ಸ್ಪೆಟ್ ಗಳು ಇದ್ದಾವೆ.

ಇಲ್ಲಿ ಲೈಟ್ಸ್ ಗಳು ಇದಾವೆ ಸೈಡಿಗೆ ಒಂದು ಬ್ಯಾನರ್ ಇದೆ.

ಅದರ ಕೆಳಗಡೆ ಒಂದು ಗೊಬ್ಬರ ಚೀಲ ಇದೆ ಮತ್ತು ಕಬೋರ್ಡಿನಲ್ಲಿ ಹಲವಾರು ಥಿಂಗ್ಸ್ಗಳನ್ನ ಇಟ್ಟಿದ್ದಾರೆ.

ಪಕ್ಕದಲ್ಲಿ ಏಟೀನ್ ಸೆವಂಟಿ ಎಂದು ಬರೆಯಲಾಗಿದೆ ಇಲ್ಲಿ ಒಂದು ಕ್ಯಾಲೆಂಡರ್ ಇದೆ.

ಮತ್ತೆ ಇಲ್ಲಿ ಕಿಡಕೆಗಳು ಕಾಣ್ತಾ ಇದಾವೆ.